ಹೌದಾ ಅದ್ ಟೇಸ್ಟಿ ಆಗಿ ಮಾಡಕೊಂಡು ಇಲ್ಲೇ ಮನೆಲ್ಲಿ ಎಲ್ಲರೂ ಕುಡದ್ ಬಿಡಬಹುದು. ಹೌದಾ ಕಾಫಿಲಿ ಏನ್ ಮಾಡತ್ತಿವಿ ಹಾಲು ನಮ್ಮತ್ರ ಇರೋದು ಸ್ವಚ್ಛವಾದ ಹಾಲ ಇರ--

ಜನಕ ಅಟ್ಟ್ರಾಕ್ಟಿವ್ ಮಾಡಕ್ಕಾಗಿ ಅಲ್ಲಾ ಬಟ್ಟೆ ಹಾಕೋದ್ ಅದಕ್ಕೆ ಗೊಬ್ಬೆಗೆ ಹೌದಲ್ಲ ಗೊಂಬೆಗೆ ಹಾಕಿದ್ ನೋಡಬಿಟ್ಟರೆ ನಾವು ಒಳಗ್ ಹೋಗತ್ತೀವಿ ಶೋ ರೂಮ್ --

ಆವಾಗೆಲ್ಲಾ ಕಟ್ಟಕ್ಕೆ ಗೇಟ್ಗಳು ಅದು ಬೆಂಗಳೂರಲೆಲ್ಲಾಇರಬಹುದೇನೋ ಈ ಕಡೆ ಎಲ್ಲಾ ಬಹಳಷ್ಟು ಮನೆಗೆ ಗೇಟ್ಗಳು ಇಲ್ಲಾ .

ಆವಾಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲಾ ವಿನ್ ಆದದಕ್ಕೆ ಈ ಗಣತಂತ್ರ--

ಕಷ್ಟನೇ ಹಂಗಾಗಿ ಅದಕ್ಕೂ ಹೇರ್ ಕಟ್ ಮಾಡ್ಸತ್ತಾರೆ ಇನೊಂದು ಫ್ಯಾಶನ್ ಗು ಹೇರ್ ಕಟ್ ಮಾಡ್ಸತ್ತಾರೆ ಮ ಹುಡುಗ್ರಗೆ ಆಗ್ಲಿ ಹುಡು ಸಣ್ಣ ಮಕ್ಕಳಿಗೆ--